ಹಳದಿ ಕೆಂಪು ಬಿಳಿ ಬಣ್ಣದ ಪುಗ್ಗಗಳನ್ನು ಹಚ್ಚಿಡಲಾಗಿದೆ.

ಮತ್ತು ಗೋಡೆ ಮೇಲೆ ಅಶೋಕ ಚಕ್ರನ್ನು ತೆಗೆಯಲ್ಪಟ್ಟಿದೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ಕುರುಚಿಯ ಮೇಲೆ ಕುಳಿತುಕೊಂಡಿದ್ದಾರೆ.

ಚಿತ್ರದಲ್ಲಿ ನಮಗೆ ಒಂದು ರಸ್ತೆಯನ್ನು ಕಂಡು ಬರುತ್ತಾ ಇದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಕಸವನ್ನು ಹುಡುಗುತ್ತಾ ಇದ್ದಾನೆ ಮತ್ತು--

ರದಲ್ಲಿ ನಮಗೆ ಒಂದು ಕಿರಣಾ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಅದರ ಹೊರಗಡೆ ಇನ್ನಿತರ ವಸ್ತುಗಳನ್ನು ಟಂಗಾಯಿಸಿ ಇಡಲಾಗಿದೆ.

ಮತ್ತು ಇದು ಕಟ್ಟಡದ ಮೇಲೆ ಎರಡು ಕಿಡಕಿಗಳನ್ನು ಕಂಡು ಬರುತ್ತ ಇದೆ.

ಮತ್ತು ಇದರ ಹೊರಗಡೆ ಒಬ್ಬ ವ್ಯಕ್ತಿ ಕಸವನ್ನು ಹುಡುಗುವುದು ಕಂಡುಬರುತ್ತಾಯಿದೆ.

ಮತ್ತು ಅದಕ್ಕೆ ಕಿಡಕಿಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಭವನವನ್ನು ಕಂಡು ಬರುತಾ ಇದೆ.

ಮತ್ತು ಇಲ್ಲಿ ನಮಗೆ ಒಂದು ದೇವರ ಮೂರ್ತಿಯನ್ನು ಕಂಡು ಬರುತ್ತ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಕಚೇರಿಯ ಒಳಗಿನ ಒಳಾಂಗಣವನ್ನು ತೋರಿಸಲಾಗಿದೆ.

ಮತ್ತು ಇಲ್ಲಿ ಚಿತ್ರದಲ್ಲಿ ನಮಗೆ ಹಲವಾರು ವ್ಯಕ್ತಿಗಳುನ್ನು ಕಂಡು ಬರುತ್ತಾ ಇದ್ದಾರೆ.

ಮತ್ತು ಗೋಡೆಯ ಮೇಲೆ ಒಂದು ಕ್ಯಾಲೆಂಡರ್ ಅನ್ನು ಟಂಗಾಯಿಸಲಾಗಿದೆ.

ಚಿತ್ರದಲ್ಲಿ ನಮಗೆ ಒಂದು ವೆಲ್ಡಿಂಗ್ ಮಾಡುವ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ತೆಳಗಡೆ ಅನೇಕ ರಾಡುಗಳನ್ನು ಇಟ್ಟಿದ್ದಾರೆ.

ಅದರ ಮೇಲುಗಡೇ ಎರಡು ಬಾಕ್ಸ್ ಗಳನ್ನು ಹಚ್ಚಲಾಗಿದೆ.

ಇಲ್ಲಿ ಕೆಂಪು ಬಣ್ಣದ ಬಾಕ್ಸ್ ಗಳನ್ನು ಇಡಲಾಗಿದೆ.

ಇಲ್ಲಿ ಡಿ_ಜೆ ಯ ಬಳಿ ಒಬ್ಬಕಿ ಮಹಿಳೆ ಮತ್ತು ಎರಡು ಪುರುಷರು ನಿಂತುಕೊಂಡಿದ್ದಾರೆ.

ಹಾಗೂ ಇಲ್ಲಿ ಸುತ್ತಮುತ್ತಲು ಗಿಡಮರಗಳು ಮತ್ತು ಕಟ್ಟಡಗಳು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಇಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಕಂಡು ಬರುತ್ತಾ--

ದೆ ಮತ್ತು ಇಲ್ಲಿ ಬಿಳಿ ಬಣ್ಣದ ಗೇಟುಗಳನ್ನು ಕಂಡುಬರುತ್ತಾ ಇದೆ.

ಮತ್ತು ಕಚೇರಿಯ ಮುಂದುಗಡೆ ಒಂದು ಬಿಳಿ ಬಣ್ಣದ ಕಾರು ನಿಲುಗಡೆ ಮಾಡಲಾಗಿ--

ಮತ್ತು ಇಲ್ಲಿ ಹೊರಗಡೆ ಒಂದು ಬೈಕು ಮತ್ತು ಎರಡು ಸೈಕಲ್ ಗಳು ನಿಲುಗಡೆ ಮಾಡಲಾಗಿದೆ.

ಅದರ ಮುಂದುಗಡೆ ನಾಕು ಕುರ್ಚಿಗಳು ಮತ್ತು ಒಂದು ಟೇಬಲ್ ಅನ್ನು ಇಡಲಾಗಿದೆ.

ತಿಂದಿ ಒಂದು ಜನರಲ್ ಸ್ಟೋರ್ ನ ಹಲವಾರು ವಸ್ತುಗಳನ್ನು ಹೊರಗಡೆ ಟಾಂಗಾಯಿಸಿ ಇಡಲಾಗಿದೆ.

ಹಾಗು ಇಲ್ಲಿ ನಮಗೆ ನಾಲ್ಕು ವ್ಯಕ್ತಿಗಳನ್ನು ಕಂಡು ಬರುತ್ತಾ ಇದ್ದಾರೆ.

ಮತ್ತು ಇದರ ಮೇಲೆ ಬಿಳಿ ಮತ್ತು ಹಳದಿ ಬಣ್ಣವನ್ನು ಹಚ್ಚಲಾಗಿದೆ ಮತ್ತು ಇದಕ್ಕೆ ಒಂಬತ್ತು ಕಿಟಕಿಗಳು ಇವೆ.

ಇಲ್ಲಿ ಕಫಟಿನ ಒಳಗಡೆ ಹಲವಾರು ಕಲರಿನ ಬಾಕ್ಸ ಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಆಸ್ಪತ್ರೆಯ ಒಳಾಂಗಣವನ್ನು ಕಂಡು ಬರ್ತಾ ಇದೆ.

ಈ ಕಟ್ಟಡದ ಮೇಲೆ ಹಲವಾರು ಕಪ್ಪು ಬಣ್ಣದ ಕಿಟಕಿಗಳನ್ನು ಕಂಡು ಬರುತ್ತ ಇದೆ.

ಮತ್ತು ಅದರ ಮೇಲೆ ಎರಡು ಹೆಲ್ಮೆಟ್ ಗಳನ್ನು ಇಡಲಾಗಿದೆ.

ಮತ್ತು ಆಕಾಶದಲ್ಲಿ ಮೋಡಗಳು ಕಂಡು ಬರುತ್ತಾ ಇವೆ.

ಚಿತ್ರದಲ್ಲಿ ನಮಗೆ ಒಂದು ತ್ರಿವೇಣಿ ಸಾರಿಸ್ ಎಂಬ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಇದು ಈ ಕಟ್ಟಡದ ಮೇಲೆ ನಾಲ್ಕು ಕಿಟಕಿಗಳನ್ನು ಕಂಡು ಬರುತ್ತಾ ಇದೆ.

ಇದರ ಮುಂದ್ಗಡೆ ಹಲವಾರು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ ಮತ್ತು ಇಲ್ಲಿ ಹೊರಗಡೆ ಸಾರಿ ಗಳನ್ನು ಟಗಾಯಿಸಿ ಇಡಲಾಗಿದೆ.